ಜಾವಾದಲ್ಲಿ ಕನ್ಸ್ ಟ್ರಕ್ಟರ್ ಓವರ್ ಲೋಡಿಂಗ್ ಎಂಬ ವಿಷಯದ ಕುರಿತಾದ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಕನ್ಸ್ ಟ್ರಕ್ಟರ್ ಓವರ್ ಲೋಡಿಂಗ್ ಎಂದರೇನು
ಎಂದು ಮತ್ತು ಕನ್ಸ್ ಟ್ರಕ್ಟರ್ ಓವರ್ ಲೋಡ್ ಮಾಡಲು ಕಲಿಯುತ್ತೇವೆ
ಇಲ್ಲಿ ನಾವು ಉಬುಂಟು ವರ್ಷನ್ 1110 ಒಎಸ್ ಉಬಂಟು ಓಪರೇಟಿಂಗ್ ಸಿಸ್ಟಮ್ ನ ಆವೃತ್ತಿ ೧೧೧೦ ಜಾವಾ ಡೆವಲಪ್ಮೆಂಟ್ ಕಿಟ್ 16 ಜಾವಾ ಡೆವೆಲೊಪ್ಮೆಂ ಟ್ ಕಿಟ್ ೧೬ ಹಾಗೂ ಎಕ್ಲಿಪ್ಸ್ 370 ಮತ್ತು ಎಕ್ಲಿಪ್ಸ್ ೩೭೦ ಯನ್ನು ಉಪಯೋಗಿಸುತ್ತೇವೆ
ಈ ಟ್ಯುಟೋರಿಯಲ್ ಅನ್ನು ಕಲಿಯಲು ನಾವು ಜಾವಾದಲ್ಲಿ ಎಕ್ಲಿಪ್ಸ್ ಅನ್ನು ಉಪಯೋಗಿಸಿ ಕನ್ಸ್ ಟ್ರಕ್ಟರ್ ಅನ್ನು ರಚನೆ ಮಾಡಲು ತಿಳಿದಿರಬೇಕು
ತಿಳಿದಿರದಿದ್ದಲ್ಲಿ ಸಂಬಂಧಿತ ಟ್ಯುಟೋರಿಯಲ್ ಗಾಗಿ ಕೆಳಕಂಡ ಅಂತರ್ಜಾಲ ತಾಣವನ್ನು ಭೇಟಿಕೊಡಿ
httpwwwspoken tutorialಒರ್ಗ್ ಕನ್ಸ್ ಟ್ರಕ್ಟರ್ ಓವರ್ ಲೋಡಿಂಗ್ ಎಂದರೇನು
ಒಂದು ಕ್ಲಾಸ್ ಗೆ ಅನೇಕ ಕನ್ಸ್ ಟ್ರಕ್ಟರ್ ಗಳನ್ನು ಡಿಫೈನ್ ಮಾಡುವುದು
ಅವುಗಳ ಪ್ಯಾರಾಮೀಟರ್ ಗಳ ವಿಧ ಅಥವಾ ಸಂಖ್ಯೆಗಳಲ್ಲಿ ವ್ಯತ್ಯಾಸವಿರಬೇಕು
ಈಗ ನಾವು ಕನ್ಸ್ ಟ್ರಕ್ಟರ್ ಓವರ್ ಲೋಡ್ ಮಾಡುವುದು ಹೇಗೆಂದು ನೋಡೋಣ
ಎಕ್ಲಿಪ್ಸ್ ನಲ್ಲಿ ನಾನು ಎರಡು ವೇರಿಯೇಬಲ್ ಮತ್ತು ಒಂದು ಮೆಥಡ್ ಹೊಂದಿರುವ ಕ್ಲಾಸ್ ಆದ ಕ್ಲಾಸ್ ಸ್ಟುಡೆಂಟ್ ಅನ್ನು ರಚಿಸಿದ್ದೇನೆ
ನಾವು ಮೊದಲು ಒಂದು ಪ್ಯಾರಾಮೀಟರೈಜ್ಡ್ ಕನ್ಸ್ ಟ್ರಕ್ಟರ್ ಅನ್ನು ರಚನೆ ಮಾಡೋಣ
ಹಾಗಾಗಿ ಸ್ಟುಡೆಂಟ್ ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ನ ಒಳಗೆ ಇಂಟ್ ನಂಬರ್ ಅಲ್ಪವಿರಾಮ ಸ್ಟ್ರಿಂಗ್ the name ಎಂದು ಟೈಪ್ ಮಾಡಿ

ಕರ್ಲಿ ಬ್ರ್ಯಾಕೆಟ್ ನ ಒಳಗೆ roll number ಸಮ ನಂಬರ್ ಸೆಮಿಕೋಲನ್ ಮತ್ತು ನೇಮ್ ಸಮ the name ಸೆಮಿಕೋಲನ್ ಎಂದು ಟೈಪ್ ಮಾಡಿ
ಹಾಗಾಗಿ ನಾವು ಎರಡು ಪ್ಯಾರಾಮೀಟರ್ ಗಳುಳ್ಳ ಕನ್ಸ್ ಟ್ರಕ್ಟರ್ ಅನ್ನು ರಚಿಸಿದ್ದೇವೆ
ಈಗ ಕನ್ಸ್ ಟ್ರಕ್ಟರ್ ಅನ್ನು ಕಾಲ್ ಮಾಡೋಣ
ಹಾಗಾಗಿ ಮೈನ್ ಮೆಥಡ್ ನಲ್ಲಿ ನ್ಯೂ ಸ್ಟುಡೆಂಟ್ ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ತೆರೆದು ಮುಚ್ಚಿ ಸೆಮಿಕೋಲನ್ ಹಾಕಿರಿ
ನಾವು ಕನ್ಸ್ಟ್ರಕ್ಟರ್ ಸ್ಟುಡೆಂಟ್ ಇಸ್ ಅಂಡಿಫೈನ್ಡ್ ಕನ್ಸ್ ಟ್ರಕ್ಟರ್ ಸ್ಟುಡೆಂಟ್ ಅನ್ ಡಿಫೈನ್ಡ್ ಎಂಬ ದೋಷವನ್ನು ನೋಡುತ್ತೇವೆ
ಏಕೆಂದರೆ ನಾವು ಎರಡು ಪ್ಯಾರಾಮೀಟರ್ ಗಳನ್ನು ಹೊಂದಿರುವ ಕನ್ಸ್ ಟ್ರಕ್ಟರ್ ಅನ್ನು ಡಿಫೈನ್ ಮಾಡಿದ್ದೇವೆ
ಮತ್ತು ಪ್ಯಾರಾಮೀಟರ್ ಗಳನ್ನು ಹೊಂದಿರದ ಕನ್ಸ್ ಟ್ರಕ್ಟರ್ ಅನ್ನು ಕಾಲ್ ಮಾಡಿದ್ದೇವೆ
000222 000201 ಹಾಗಾಗಿ ನಾವು ಆರ್ಗ್ಯುಮೆಂಟ್ಸ್ ಗಳನ್ನು ಕಳುಹಿಸಬೇಕು
ಹಾಗಾಗಿ ಬ್ರ್ಯಾಕೆಟ್ ನ ಒಳಗೆ 22 ಅಲ್ಪವಿರಾಮ ಡಬಲ್ ಕೋಟ್ಸ್ ನಲ್ಲಿ ರಾಮ್ ಎಂದು ಟೈಪ್ ಮಾಡಿ
ಈಗ ದೋಷ ಪರಿಹಾರವಾದದ್ದನ್ನು ನೋಡುತ್ತಿದ್ದೇವೆ
ಈಗ ಮೆಥಡ್ ಅನ್ನು ಕಾಲ್ ಮಾಡೋಣ
ಹಾಗಾಗಿ ನ್ಯೂ ಗೆ ಹಿಂದೆ ಸ್ಟುಡೆಂಟ್ s ಸಮ ನ್ಯೂ ಸ್ಟುಡೆಂಟ್ ಎಂದು ಟೈಪ್ ಮಾಡಿ
ಈಗ ಒಬ್ಜೆಕ್ಟ್ s ಅನ್ನು ಉಪಯೋಗಿಸಿ studentDetail ಎಂಬ ಮೆಥಡ್ ಅನ್ನು ಪುನಃ ಕಾಲ್ ಮಾಡಿ
ಸೇವ್ ಮಾಡಿ ರನ್ ಮಾಡಿರಿ
ನಾವು 22 ಮತ್ತು ರಾಮ್ ಎಂಬ ಫಲಿತವನ್ನು ನೋಡುತ್ತೇವೆ
ಈಗ ನಾವು ಪ್ಯಾರಾಮೀಟರ್ ಗಳಿಲ್ಲದ ಕನ್ಸ್ ಟ್ರಕ್ಟರ್ ಅನ್ನು ಡಿಫೈನ್ ಮಾಡೋಣ
ಸ್ಟುಡೆಂಟ್ ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ತೆರೆದು ಮುಚ್ಚಿರಿ
ಕರ್ಲೀ ಬ್ರ್ಯಾಕೆಟ್ ನ ಒಳಗೆ roll number ಸಮ 0 ಎಂದು ಟೈಪ್ ಮಾಡಿ
ಮತ್ತು ನೇಮ್ ಸಮ ಡಬಲ್ ಕೋಟ್ಸ್ ನಲ್ಲಿ -ಹೈಪನ್ ಅನ್ನು ಟೈಪ್ ಮಾಡಿ
ಇದು ಹೆಸರಿಲ್ಲ ಎಂದು ಸೂಚಿಸುತ್ತದೆ
ಹಾಗಾಗಿ ನಾವು ಈಗ ಪ್ಯಾರಾಮೀಟರ್ ಗಳನ್ನು ಹೊಂದಿರದ ಕನ್ಸ್ ಟ್ರಕ್ಟರ್ ಅನ್ನುಕಾಲ್ ಮಾಡೋಣ
ಹಾಗಾಗಿ ಸ್ಟುಡೆಂಟ್ ಸ್1 ಸಮ ನ್ಯೂ ಸ್ಟುಡೆಂಟ್ ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ತೆರೆದು ಮುಚ್ಚಿ ಸೆಮಿಕೋಲನ್ ಹಾಕಿ
ಈ ಬಾರಿ ದೋಷಗಳಿರುವುದಿಲ್ಲ ಏಕೆಂದರೆ ನಾವು ಪ್ಯಾರಾಮೀಟರ್ ಗಳಿಲ್ಲದ ಕನ್ಸ್ ಟ್ರಕ್ಟರ್ ಅನ್ನು ಡಿಫೈನ್ ಮಾಡಿದ್ದೇವೆ
ಸ್1 ಡಾಟ್ ಸ್ಟುಡೆಂಟ್ಡೆಟೈಲ್ ಎಂದು ಟೈಪ್ ಮಾಡಿ
ಸೇವ್ ಮಾಡಿ ರನ್ ಮಾಡಿರಿ
ಹಾಗಾಗಿ ನಾವು 0ಸೊನ್ನೆ ಮತ್ತು ಡ್ಯಾಶ್ ಎಂಬ ಫಲಿತವನ್ನುಪಡೆಯುತ್ತೇವೆ
ಮತ್ತು ಡಿಫಾಲ್ಟ್ ಕನ್ ಸ್ಟ್ರಕ್ಟರ್ ಕಾಲ್ ಆಗಿದೆ
ಇದು ಕನ್ಸ್ ಟ್ರಕ್ಟರ್ ಓವರ್ ಲೋಡಿಂಗ್
ನಾವು ಬೇರೆ ಬೇರೆ ಪ್ಯಾರಾಮೀಟರ್ ಗಳನ್ನು ಹೊಂದಿರುವ ಎರಡು ಕನ್ಸ್ ಟ್ರಕ್ಟರ್ ಗಳನ್ನು ಹೊಂದಿದ್ದೇವೆ
ಸಹಜವಾಗಿ ಎರಡೂ ಕನ್ಸ್ ಟ್ರಕ್ಟರ್ ಗಳೂ ಒಂದೇ ಹೆಸರನ್ನು ಹೊಂದಿವೆ
ಪ್ಯಾರಾಮೀಟರ್ ಗಳ ವಿಧ ಅಥವಾ ಸಂಖ್ಯೆಗಳಲ್ಲಿರುವ ವ್ಯತ್ಯಾಸದ ಪ್ರಕಾರ ಕನ್ಸ್ ಟ್ರಕ್ಟರ್ ಕಾಲ್ ಆಗುತ್ತದೆ
ನಾವೀಗ ಕನ್ಸ್ ಟ್ರಕ್ಟರ್ ಓವರ್ ಲೋಡಿಂಗ್ ನ ಪ್ರಯೋಜನಗಳನ್ನು ನೋಡೋಣ ಒಂದುವೇಳೆ ನಾವು ಎರಡು ಪ್ಯಾರಾಮೀಟರ್ ಗಳಿರುವ ಕನ್ಸ್ ಟ್ರಕ್ಟರ್ ಅನ್ನು ಕಾಲ್ ಮಾಡಿದರೆ ಹಾಗಾಗಿ ಸ್ಟುಡೆಂಟ್ s3 ನ್ಯೂ Studentಎಂದು ಟೈಪ್ ಮಾಡಿ
ಬ್ರ್ಯಾಕೆಟ್ ನ ಒಳಗೆ ಒಂದುವೇಳೆ ನೇಮ್ ಆರ್ಗ್ಯುಮೆಂಟ್ ಅನ್ನು ಮೊದಲು ಬರೆದು ನಂತರ ರೋಲ್ ನಂಬರ್ ಅನ್ನು ಟೈಪ್ ಮಾಡಿದರೆ ಏನಾಗುತ್ತದೆಂದು ನೋಡೋಣ
ಡಬಲ್ ಕೋಟ್ ನಲ್ಲಿ ರಾಜು ಅಲ್ಪವಿರಾಮ 45 ಎಂದು ಟೈಪ್ ಮಾಡಿ
ನಾವು ಕನ್ಸ್ಟ್ರಕ್ಟರ್ ಸ್ಟುಡೆಂಟ್ ವಿತ್ ಥೆ ಪಾರಾಮೀಟರ್ ಸ್ಟ್ರಿಂಗ್ ಇಂಟ್ ಇಸ್ ಅಂಡಿಫೈನ್ಡ್
ಎಂಬ ದೋಷವನ್ನು ಕಾಣುತ್ತಿದ್ದೇವೆ
ಈಗ ನಾವು ಕನ್ಸ್ ಟ್ರಕ್ಟರ್ ಅನ್ನು ಡಿಫೈನ್ ಮಾಡೋಣ
ಹಾಗಾಗಿ ಸ್ಟುಡೆಂಟ್ ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ನ ಒಳಗೆ ಸ್ಟ್ರಿಂಗ್ the name ಅಲ್ಪವಿರಾಮ ಇಂಟ್ r no ಎಂದು ಟೈಪ್ ಮಾಡಿ

ಇಲ್ಲಿ ಮೊದಲನೇ ಪ್ಯಾರಾಮೀಟರ್stringಸ್ಟ್ರಿಂಗ್ ಮತ್ತು ಎರಡನೇ ಪ್ಯಾರಾಮೀಟರ್ ಇಂಟ್ ಇಂಟ್ ಆಗಿದೆ
ಕರ್ಲೀ ಬ್ರ್ಯಾಕೆಟ್ ನಲ್ಲಿ roll number ಸಮ r no ಮತ್ತು ನೇಮ್ ಸಮ the name160 ಎಂದು ಟೈಪ್ ಮಾಡಿ
ಪ್ರೋಗ್ರಾಮ್ ಅನ್ನು ಸೇವ್ ಮಾಡಿ
ಈಗ ದೋಷ ಪರಿಹಾರವಾದದ್ದನ್ನು ನಾವು ನೋಡುತ್ತಿದ್ದೇವೆ
ಈಗ ಮೆಥಡ್ ಅನ್ನು ಕಾಲ್ ಮಾಡೋಣ
ಸ್3 ಡಾಟ್ ಸ್ಟುಡೆಂಟ್ಡೆಟೈಲ್ ಎಂದು ಟೈಪ್ ಮಾಡಿ
ಸೇವ್ ಮಾಡಿ ರನ್ ಮಾಡಿರಿ
ಹಾಗಾಗಿ 45 ಮತ್ತು ರಾಜು ಎಂಬ ಫಲಿತವನ್ನು ಪಡೆಯುತ್ತೇವೆ
ಇಲ್ಲಿ ನಾವು ಕನ್ಸ್ ಟ್ರಕ್ಟರ್ ಕಾಲ್ ಮಾಡಿದಾಗ ನಾವು ಪಾಸ್ ಮಾಡುವ ಪ್ಯಾರಾಮೀಟರ್ ಗಳ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ
ಏಕೆಂದರೆ ನಾವು ಬೇರೆ ಬೇರೆ ಪ್ಯಾರಾಮೀಟರ್ ಗಳನ್ನು ಹೊಂದಿರುವ ಬೇರೆ ಬೇರೆ ಕನ್ಸ್ ಟ್ರಕ್ಟರ್ ಗಳನ್ನು ಡಿಫೈನ್ ಮಾಡಿದ್ದೇವೆ
ಆದ್ದರಿಂದ ಸರಿಯಾದ ಕನ್ಸ್ ಟ್ರಕ್ಟರ್ ಓವರ್ ಲೋಡ್ ಆಗುತ್ತದೆ
ಹಾಗಾಗಿ ನಾವೀಗ ಒಂದೇ ಪ್ಯಾರಾಮೀಟರ್ ಅನ್ನು ಹೊಂದಿರುವ ಒಂದು ಕನ್ಸ್ ಟ್ರಕ್ಟರ್ ಅನ್ನು ಡಿಫೈನ್ ಮಾಡೋಣ
ಅದುವೇ ರೋಲ್ ನಂಬರ್
ಸ್ಟುಡೆಂಟ್ ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ನಲ್ಲಿ ಇಂಟ್ ನಮ್ ಎಂದು ಟೈಪ್ ಮಾಡಿ
ಕರ್ಲೀ ಬ್ರ್ಯಾಕೆಟ್ ನಲ್ಲಿ roll number ಸಮ ನಮ್ ಎಂದು ಟೈಪ್ ಮಾಡಿ
ಮತ್ತು ನೇಮ್ ಸಮ ನೋ ನೇಮ್ ಈಗ ಕನ್ಸ್ ಟ್ರಕ್ಟರ್ ಅನ್ನು ಕಾಲ್ ಮಾಡೋಣ
ಹಾಗಾಗಿ ನಾವು ಈ ಬಾರಿ ಒಂದೇ ಆರ್ಗ್ಯುಮೆಂಟ್ ಅನ್ನು ಪಾಸ್ ಮಾಡೋಣ
ಸ್ಟುಡೆಂಟ್ ಸ್4 ಸಮ ನ್ಯೂ ಸ್ಟುಡೆಂಟ್ 160 ಎಂದು ಟೈಪ್ ಮಾಡಿ

ನಂತರ ಸ್4 ಡಾಟ್ ಸ್ಟುಡೆಂಟ್ಡೆಟೈಲ್ ಸೇವ್ ಮಾಡಿ ರನ್ ಮಾಡಿರಿ
ಹಾಗಾಗಿ ನಾವು 61 ಮತ್ತು ನೋ ನೇಮ್ ಎಂಬ ಫಲಿತವನ್ನು ಪಡೆಯುತ್ತೇವೆ
ನ್ಯೂ ಎಕ್ಸಿಕ್ಯೂಟ್ ಆದಾಗ ಸರಿಯಾದ ಕನ್ಸ್ ಟ್ರಕ್ಟರ್ ಓವರ್ ಲೋಡ್ ಆಗುತ್ತದೆ
ಪ್ಯಾರಾಮೀಟರ್ ಗಳಿಗೆ ಸರಿಹೊಂದುವಂತೆ ಕನ್ಸ್ ಟ್ರಕ್ಟರ್ ಓವರ್ ಲೋಡ್ ಆಗುತ್ತದೆ
ಹೀಗೆ ಕನ್ಸ್ ಟ್ರಕ್ಟರ್ ಓವರ್ ಲೋಡಿಂಗ್ ಪ್ರಕ್ರಿಯೆ ನಡೆಯುತ್ತದೆ
ಹಾಗಾಗಿ ಈ ಟ್ಯುಟೋರಿಯಲ್ ನಲ್ಲಿ ನಾವು ಕನ್ಸ್ ಟ್ರಕ್ಟರ್ ಓವರ್ ಲೋಡಿಂಗ್ ಬಗ್ಗೆ ಕನ್ಸ್ ಟ್ರಕ್ಟರ್ ಓವರ್ ಲೋಡ್ ಮಾಡುವದನ್ನು ಕಲಿತಿದ್ದೇವೆ
ಸ್ವಂತ ಅಭ್ಯಾಸಕ್ಕಾಗಿ ಎಂಪ್ಲಾಯಿ ಕ್ಲಾಸ್ ಗೆ ಅನೇಕ ಕನ್ಸ್ ಟ್ರಕ್ಟರ್ ಗಳನ್ನು ರಚನೆ ಮಾಡಿ ಮತ್ತು ಕನ್ಸ್ ಟ್ರಕ್ಟರ್ ಓವರ್ ಲೋಡ್ ಮಾಡಿ
ಸ್ಪೋಕನ್ ಟ್ಯುಟೋರಿಯಲ್ ಯೋಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಮತ್ತು ವೀಡಿಯೋಗಾಗಿ 1 ಅಂತರ್ಜಾಲ ತಾಣವನ್ನು ಭೇಟಿಕೊಡಿ
ಇದು ಈ ಸ್ಪೋಕನ್ ಟ್ಯುಟೋರಿಯಲ್ ಕುರಿತು ತಿಳಿಸಿಕೊಡುತ್ತದೆ
ನೀವು ಒಳ್ಳೆಯ ಬ್ಯಾಂಡ್ವಿ್ಡ್ತ್ ಹೊಂದಿರದಿದ್ದಲ್ಲಿ ವಿಡಿಯೋ ವನ್ನು ಡೌನ್ಲೋiಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಸ್ಪೋಕನ್ ಟ್ಯುಟೋರಿಯಲ್ ಗಳ ಕುರಿತು ಕಾರ್ಯಾಗಾರಗಳನ್ನು ಏರ್ಪಡಿಸುತ್ತದೆ
ಓನ್ಲೈನನ್ ಪರೀಕ್ಷೆ ಯಲ್ಲಿ ತೇರ್ಗಡೆಯಾದವರಿಗೆ ಪ್ರಮಾಣವನ್ನು ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಗೆ ಬರೆಯಿರಿ ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಎ ಟೀಚರ್ ಯೋಜನೆಯ ಒಂದು ಭಾಗವಾಗಿದೆ
ಇದು ಐಸಿಟಿ ದ್ವಾರಾ ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಎಂಎಚಆರ್ಡಿ ಭಾರತ ಸರ್ಕಾರ ದಿಂದ ಸಮರ್ಥಿತವಾಗಿದೆ
ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಅಂತರ್ಜಾಲ ತಾಣವನ್ನು ಭೇಟಿಕೊಡಿ
httpspoken tutorialorgNMEICT Intro ನಾವು ಟ್ಯುಟೋರಿಯಲ್ ನ ಕೊನೆಯನ್ನು ತಲುಪಿದ್ದೇವೆ
ಧನ್ಯವಾದಗಳು
ಭಾಷಾಂತರ ಮತ್ತು ಧ್ವನಿ ವಿದ್ವಾನ್ ನವೀನ್ ಭಟ್ ಉಪ್ಪಿನಪಟ್ಟಣ